ಬ್ಯಾರೆ ಉರವ್ರು ಅಲ್ಲಿ ಹೋಗಿ ವ್ಯವಸ ಕೈಗೊಳ್ಳಬಹುದು .

ಇವುಗಳಲ್ಲಿ ಪ್ರವೇಶ ಮಾಡಲು ಅನೇಕ ಜನ ಬರುತ್ತಿರುತ್ತಾರೆ ಇದರಿಂದ --

ಹಣವನ್ನು ಪಡಿಯಬಹುದು ನಮ್ಮಲೆ ಹಣ ಕೊಟ್ಟಾಗ ನಮಗೆ ಕಷ್ಟದ ಸಮಯದಲ್ಲಿ ಇದನ್ನು ನಾವು ಇಡಬಹುದು ಮತ್ತು ಇದರಿಂದ ನಾವು ಅನೇಕ ರೀತಿಯ

ಅದನ್ನು ಮಾರುಕಟ್ಟೆಗೆ ಸರಬರಾಜು ಮಾಡಬಹುದು ಭೂಮಿಯಿಂದ ರೈತರು ಅನೇಕ ಆಹ್ವಾನ ಗಳಿಸುತ್ತಾರೆ .

ಖುಷಿಯನ್ನು ಕಾಣುತ್ತಾರೆ ಆದರಿಂದ ಇವು ತುಂಬಾ ಪ್ರಸಿದ್ಧ --

ಪವಿತ್ರ ದೇವಸ್ಥಾನವಾಗಿದೆ ಇದರಲ್ಲಿ ಅನೇಕ ರೀತಿಯ--

ದೇವರನ್ನು ನೆನೆಸದು ಪ್ರಾರ್ಥಿನಿಸುತ್ತಾರೆ ಅವರು--